ಈ ಮಹಿಳೆಯು ಯಾರೋ ತನ್ನ ಕೈಯನ್ನು ಮುಂಬಕ್ಕೆ ಹಾಕಿ ಡ್ಯಾನ್ಸ್ ಮಾಡುತ್ತಿರುವುದನ್ನು ಕಾಣಬಹುದು.

ಮತ್ತು ಇವುಗಳ ನೋಡಲು ಕರಿ ಬಣ್ಣದಿಂದ ಕೂಡಿದ್ದಾವೆ ಎಂದು ಹೇಳಬಹುದು.

ಇದು ಒಂದು ಆಸ್ಪತ್ರೆಯ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಫಂಕ್ಷನಿ ನಎಲ್ಲಾ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಸ್ಪೋರ್ಟ್ಸ್ ಮೈದಾನ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಟಯರ್ ಶೋರೂಮಿನ ಅಂಗಡಿಯಿಂದ ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಪಾರ್ಕಿ ನ ದೃಶ್ಯವೆಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ದೇವಸ್ಥಾನದ ಆವರಣ ವೆಂದು ನಮಗೆ ತಿಳಿದು ಬರುತ್ತದೆ ಇದು ಶ್ರೀ ವಿಟ್ಟಲ ರಾಗ ಕೃಷ್ಣ ದೇವಸ್ಥಾನವೆಂದು ನಮಗೆ ತಿಳಿಯುತ್ತದೆ ದೂರದಲ್ಲಿ ಒಂದು ಕಾರು ನಿಂತಿರುವ ದೃಶ್ಯವನ್ನು ನಾವು ಕಾಣಬಹುದು.

ಹಾಗೆ ಈ ವ್ಯಕ್ತಿಯ ಹಿಂದುಗಡೆ ಒಂದು ದೊಡ್ಡದಾದ ಗುಡ್ಡ ಇದೆ ಎನ್ನಬಹುದು.

ಹಾಗೆ ಇದರ ಪಕ್ಕದಲ್ಲಿ ಬೇರೆ ಒಂದು ಟ್ರ್ಯಾಕ್ಟರಿ ಇರುವುದನ್ನು ನಾವು ನೋಡಬಹುದು.

ಇದು ಒಂದು ಹಣ್ಣಿನ ಅಂಗಡಿ ಎಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಹಲವಾರು ರೀತಿಯ ಹಣ್ಣುಗಳನ್ನು ಇರುವುದನ್ನು ನಾವು ಕಾಣಬಹುದು.

ಮತ್ತು ಅವುಗಳನ್ನು ಸಾಲಿನಂತೆ ಇಟ್ಟಿರುದನ್ನು ನಾವು ನೋಡಬಹುದು.

ಮತ್ತು ಹಾಗೆ ಇದರಲ್ಲಿ ಒಬ್ಬ ವ್ಯಕ್ತಿ ಇರುವುದನ್ನು ನಾವು ಕಾಣಬಹುದು.

ಮತ್ತು ಇದರಲ್ಲಿ ಒಂದು ಫ್ಯಾನಿನ ವ್ಯವಸ್ಥೆ ಅಳವಡಿಸಿದ್ದಾರೆ.